ಸರಿ ಆಯ್ತ್ okay. ಸರಿ ಹಾಗಾದ್ರೆ ಚೆನ್ನಾಗಿ ಬರೆ ಯಿರಿ ಆಯ್ತಾ.

ಹೇಗೆ ಹಾಗೆ ಉಂಟು. ಹೊಸ ವರ್ಷ ಅಂತ ಹೇಳಿ ದೊಡ್ಡ ವಿಶೇಷ ಎಂತ ಇಲ್ಲ.

ನಮ್ದುಸಾ ಹಾಗೆ ಉಂಟು but ಏನೋ ಒಂದು new ಮಾಡ್ಬೇಕು ಅಂತ ಇದೇನೆ. ಎಂತ ಎಲ್ಲ plan ಮಾಡ್ಕೊಂಡಿದ್ರಿ ಈ ವರ್ಷಕ್ಕೆ? ಆ ಚನ್ನಾಗ್ ಅಂದ್ರೆ result ಎಲ ಸ್ವಲ್ಪ ಕಡಿಮೆ ಬಂದಿತ್ತು ಹಿಂದೆ ವರ್ಷದಲ್ಲಿ ಈ ವರ್ಷದಲ್ಲಿ ಏನೊ ಸ್ವಲ್ಪ effort ಹಾಕ್ಬೇಕು. Higher studies ಅಲ್ಲಿ ಇದೇನೇ so ಹಾಗೆ ಅನ್ಕೊಂಡಿದ್ದೇನೆ.

ಮತ್ತೆ ಗೊತ್ತಿಲ್ಲ ಆ ಹಾಗೆ, ನೀವು? ನಾನು ಒಂದಿಷ್ಟು ರಜೆ ಎಲ್ಲ ಎಷ್ಟು ಉಂಟು ಅಂತೆಲ್ಲ ಅಂತ ನೋಡ್ಕೊಳ್ತಾ ಇದ್ದೇನೆ. ಹಿಂದಿನ ವರ್ಷ ರಜೆ ಎಲ್ಲ ಹೋಯ್ತಲ್ಲ.

ಬಂದು ಈ ವರ್ಷವು ಹಾಗೆ ಅಂತೇಳಿ ಕಾಣ್ತದೆ.

ಹೌದೌದು. ದೀಪಾವಳಿಸಾ ಆದಿತ್ಯವಾರವೇ ಉಂಟು. ಹೌದು. ಅದೆ ಮತ್ತೆ ಈ ವರ್ಷ ಎರಡು ವರ್ಷ ಆಚೆ ಈಚೆ ಒಂದೊಂದು ದಿನ ಬದಲಾವಣೆ ಆಗಿದೆ ಅಷ್ಟೆ .

ನೋಡ್ತಾ ಇದ್ದೇನೆ ಎಲ್ಲ ರಜೆ ಎಲ್ಲ ನೋಡಿಕೊಳ್ತಾ ಇದ್ದೇನೆ.

ಆ ನಮ್ಗೆ ಲಾಭ ಆಗ್ತಾ ಇತ್ತು ಈಗ ಎಲ್ಲ loss ಆಗ್ತದೆ. ಹೌದು ಅದು ಹೌದು ಅದು ಹೌದು. ಆದಿತ್ಯವಾರ ಯಾವತ್ತೂ ರಜೆನೆ ಇರೋದು ಮತ್ತೆ ಅದುಸಾ ಒಂದು ರಜೆ ಸುಮ್ನೆ ಯಾಕೆ. ಒಂದು ರಜೆ ಸಿಕ್ಕಿದ್ರೆ ಏನಾದ್ರು ಒಂದು friends ಜೊತೆ ಹೋಗ್ಬಹುದು.

ಹೌದೌದು ಹೊಸ ವರ್ಷಕ್ಕೆ ಎಂತೆಲ್ಲ?

ತಿಂಡಿಯೆಲ್ಲ ಮಾ~ ತಿಂಡಿಯೆಲ್ಲ ತಿಂತಿದ್ವಿ ಮತ್ತ್ but college days ಅಲ್ ನಾವ್ ತುಂಬಾ enjoy ಮಾಡ್ತಿದ್ವಲ್ಲ? ಹೋಗುವ ಏನಾದ್ರೂ ಒಂದ್ plan ಎಲ್ಲ ಮಾಡ್ತಿದ್ವಿ. ತುಂಬಾ ಖುಷಿ ಆಗ್ತಿತ್ತು but miss ಮಾಡ್ಕೋತಿದೇವೆ ಈಗ ತುಂಬಾ. ಕೆಲವೊಮ್ಮೆ ಆ teachers ಹೊಸ ವರ್ಷ ಅಂತ ಹೇಳಿ ಅರ್ಧ ದಿನಕ್ಕೆ class ಮುಗಿಸಿ. ಹಾ . ದಿನ ನಾವ್ ಬೇರೆ ಎಲ್ಲಾದ್ರೂ ಸಣ್ಣ picnic ಅಂತೆಲ್ಲ ಮಾಡ್ತಿದ್ದೆವು.

ನಾವು ನಮ್ಮ ಬತ್ತೇರಿಗೆಲ್ಲ ಹೋಗಿ ಬರ್ತಿದ್ದೆವು.

ತುಂಬಾ ಆಗ್ತಿತ್ತು ಆ ಎಲ್ರು busy ಆಗಿದಾರೆ ಎಲ್ರು ಅವರವರ ಯೋಚ್ನೆ ಅಲ್ಲೇ ಇದಾರೆ.

ಈಗೀಗ ಹೊಸ ವರ್ಷಕ್ಕೆ special class ಎಲ್ಲ ಮಾಡ್ತಾರೆ.

ಹೌದು ನಮ್ಮ batch ಅಲೆಲ್ಲಾ ಅದೆಲ್ಲ ಇರ್ಲಿಲ್ಲ ನಾವು enjoy ಮಾಡುವ ಇದ್ರಲ್ಲೇ ಇದ್ವಿ.

ಈಗ ಎಲ್ರು ಅವರ focus on study ಅಲ್ಲೆ ಇದಾರೆ ಪಾಪ.

ಅವ್ರು ಅದೆ ಯೋಚ್ನೆ ಮಾಡ್ತಾ. ಹೌದೌದು ತುಂಬಾ ಆರು ಗಂಟೆ class ಎಲ್ಲ ಇರ್ತದಲ್ಲ. ಹೌದು ನಮ್ಮ batch ಅಲ್ ಆದ್ರು ಪರವಾಗಿಲ್ಲ ಬೇಗ. ಏನಾದ್ರೂ ಪ್ರವಾಸಕ್ಕೆ ಏನಾದ್ರು plan ಮಾಡಿದೀರಾ? ಪ್ರವಾಸಕ್ಕೆ ಏನಿಲ್ಲ ಈಗ ಇಲ್ಲ just . But ಹೋಗ್ಬೇಕಂತ ಇದ್ದೇವೆ ನೋಡ್ಬೇಕು friends ಎಲ್ಲ. ಹೊಸ ಏನು ಹೊಸ ವರ್ಷದ ವಾರದಲ್ಲಿ week ಅಲ್ಲಿ ಏನು plan ಮಾಡ್ಲಿಲ್ವಾ ಈಗ?

ಹೆಚ್ಚಾಗಿ ಜನ ಎಲ್ಲ ಹೋಗ್ತಾರಲ್ಲ ಪ್ರವಾಸಕ್ಕೆ. ಹೌದು but ನಾನು ನಾನ್ ತಕೊಂಡಿದ್ chemistry ಅಲ್ಲ ರಸಾಯನ ಶಾಸ್ತ್ರ. ಅದ್ರಲ್ಲಿ ತುಂಬಾ ಕಷ್ಟ ಇರ್ತದೆ so ನಾವೇ ಅದನ್ನೆಲ್ಲಾ ಮಾಡ್ಬೇಕು. ಆ ಸ್ವಲ್ಪ ಕಡಿಮೆ time ಇರೋದು ನಮ್ಗೆ. ಈ time ಅಲ್ಲಿ ಏನಾದ್ರೂ free ಕೊಟ್ರು ಹ್ಮ್ ಅರ್ಧ ದಿನ lab ಮಾಡಿಸ್ತಾರೆ. ಹೌದೌದು ಅರ್ಧ ದಿನ lab ಮತ್ತೆ lab ಅಲ್ಲಿ ಅಲ್ಲಿ. ಆರು ಗಂಟೆ ಆಗ್ತದೆ ಅದ್ರ್ next time ಸಿಗುದಿಲ್ಲ ಎಲ್ರು ಅವರವರ busy ಅಲ್ಲೇ ಇರ್ತಾರೆ. ಈಗ ಒಂದು last stage ಅಲ್ಲ ಕಲಿಯುವ ಇದು. ಎಲ್ರು ಅದೇ focus ಅಲ್ ಇರ್ತಾರೆ ಏನಾದ್ರು ಒಂದು achieve ಮಾಡ್ಬೇಕು.

ನಾವ್ ಒಮ್ಮೆ ಹೋಗಿದ್ವು ಆ time ಅಲ್ಲೆ ಒಂದ್ ಕಡೆ ಹೋಗಿದ್ದೆವು ಪ್ರವಾಸಕ್ಕೆ.

ನಾವ್ ಇಲ್ಲೇ Chikkamangaluru ಎಲ್ಲ ಒಂದೇ ದಿನದಲ್ಲಿ ವಾಪಸ್ ಬಂದದ್ದು. ಹೌದೌದೌದು. Chikkamangaluru ಎಲ್ಲ ಚಂದ ಉಂಟಲ್ಲ ಹೌದೌದು .

ನಮ್ಮದೆಂತ ಇಲ್ಲ ಬೇರೆ ಎಂತ ವಿಶೇಷ ಇಲ್ಲ ಹಾ ಹೇಗೆ ಹಳೆ ವರ್ಷ ಹೇಗೆ ಉಂಟ ಅದೇ ತರ ಹೋಗ್ತಾ ಉಂಟು. ಏನಾದ್ರು ಹೊಸ resolution ಏನಾದ್ರೂ set ಮಾಡಿದೀರಾ? ಹೀಗೆವೆ ಏನಾದ್ರು ಒಂದು ಒ~ ಒಳ್ಳೇದು ಮಾಡ್ಬೇಕು ಅಂತ ಆಸೆ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಮತ್ತೆ ಗೊತ್ತಿಲ್ಲ ಏನ್ ಆಗ್ತದೆ ದೇವ್ರಿಗೆ ಬಿಟ್ಟದ್ದು ಅಷ್ಟೆ ಮತ್ತೆ ಗೊತ್ತಿಲ್ಲ.

Studies ಎಲ್ಲ ಸ್ವಲ್ಪ focus ಮಾಡ್ತಿದೇನೆ.

ಮತ್ತೆ ಯಾವತ್ತಾದ್ರೂ ಒಮ್ಮೆ meet ಆಗುವ ಎಲ್ರು friends ಎಲ್ಲ.

ಅಲ್ವ. So ಹೊಸ ವರ್ಷನು ಒಟ್ಟಿಗೆ celebrate ಮಾಡುವ ನಾವು.

So ಬನ್ನಿ ಅಂತ ಹೇಳುವ ನೋಡುವ.

ನಿಮ್ಮ friends ಎಲ್ಲ ನಾವ್ ಒಟ್ಟಿಗೆ ಒಮ್ಮೆ ಆ ಅದೆ memories ಅನ್ನು recreate ಮಾಡಿದಾಗೆ ಆಗ್ತದೆ.

ಹೊಸ ವರ್ಷದ post celebration ಮಾಡುವ. ಹೌದು. ಅದು ಹೌದು. ಸ್ವಲ್ಪ change ಆಗಿ ಅಲ್ವಾ ಹೌದು.

ಆಯ್ತ ಆಯ್ತು. Bye, bye okay, bye .

ಹಾ ಅರಾಮ್ ಇದೀನಿ ನೀವು ಹಾ ಅರಾಮ್ ಇದೀವಿ?

ಹಾ ಅರಾಮ್ ಇದಾರೆ ಆಕಡೆ ನಿಮ್ ಮನೆಲೆಲ್ಲ ಅರಾಮ್ ಇದಾರಾ? ಹಾ ಎಲ್ರೂ ಅರಾಮ್ ಇದಾರೆ ಮುಂದಿನ ತಿಂಗ್ಳು ನಮ್ದ ತಾ~ ಅಣ್ಣಂದು ಮದ್ವೆ ಇದೆ.

ಅಹ್ ಇಲ್ಲಿನೆ ನಮ್ಮೂರಲ್ಲಿನೆ ಊರಲ್ಲಿ.

ಹ್ಮ್ ಆಮೇಲ್ date ಯಾವಾಗ ಇರೋದು? Date ಉ date fix ಆಗಿಲ್ಲಾ. date ಇನ್ನಾ confirm ಮಾಡಿಲ್ಲ. ಹೌದಾ ಎಷ್ಟು ಬರೋ ತಿಂಗ್ಳಾ?

ಲಗನ್ ಪತ್ರ ಎಲ್ಲಾ print ಆದ್ಮೇಲೆ ನಿಮಗೆ ಕಳಸ್ತಿನಿ ನೋಡ್ರಿ.

ಮತ್ತೆ ನೀವ್ ಎಲ್ಲಿಗಾದ್ರೂ ಹೋಗಿದ್ದೀರಾ recent ಆಗಿ ಈಗ. recent ನಮ್ಮ್ ಅಣ್ಣನ್ ಮದ್ವೆ ಆಯ್ತು ಮನ್ನೆ.

ನಾನ್ ಕರ್ದಿನಿ ನೀವ್ ಬಂದೆ ಇಲ್ಲಾ. ಎ ಇಲ್ಲ ಇಲ್ಲ ಸ್ವಲ್ಪ ನಾವ್ ಅವತ್ತು ಬೇರೆ ಕಡೆ ಹೋಗಿದ್ವಿ. ಮತ್ತೆ ನೀವ್ ಬಂದಿಲ್ಲ ಮತ್ತ್ ನಾನ್ ಯಾಕ್ ಬರ್ಬೇಕು. ಅಯ್ಯ ಹಂಗೆನಿಲ್ಲಾ ನಮ್ದು ಬೇರೆ ಇತ್ತಲಾ ಕೆಲ್ಸ ಹಂಗಾಗಿ ಬಂದಿಲ್ಲಾ.

ಚೆನ್ನಾಗಾಯ್ತು ಗೊತ್ತಾ ಮದ್ವೆ ನಮ್ಮಣ್ಣಂದು ನೀನ್ ಬಂದಿದ್ರೆ ಚನ್ನಾಗಿತ್ತು.

ನಾನ್ ಬರ್ತೀನಿ ನಿನ್ ಬರ್ತಿ ಎನ್ ಅನ್ಕೊಂಡೆ.

ಹ್ಮ್, ಹೇಳಿದ್ನಲ್ಲಾ ಎಲ್ಲಾರು ಬರ್ರಿ ಅಂತ ಹೇಳಿ. ಹ್ಮ್ ಇಲ್ಲ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ಬೇರೆ ಕೆಲ್ಸ ಇತ್ತು ನಂದು ಅದ್ಕೆ ನಾನು ಬರಾಕ್ ಆಗ್ಲಿಲ್ಲ. ಮತ್ತ್ ಈವಾಗ ಅಮ್ಮನ್ ಕೇಳಿದರು ಕಳಸಲ್ಲಾ ಯಾಕಮ್ಮ ಯಾಕ್ ಹೋಗ್ತಿ ನೀನು ಅವ್ರ ಬಂದಿಲಲ್ಲಾ ನಿನ್ ಕೂಡಾ ಹೋಗ್ಬೇಡ ಅಂತಾರ ಈವಾಗ. ಏ ಇಲ್ಲ ಹೇಳ್ ನಾ ಒಮ್ಮೆ ಬರ್ತಿನಾಲ ಅವಾಗ ಹೇಳ್ತೆನೆಳ್ರಿ ಅಮ್ಮಗ.

ಎದಕ್ ಹೋದಿ ಅಮ್ಮ ನೀನು ಆ ಹುಡ್ಗಿ ಬಂದಿಲ್ಲಾ ನಿನ್ ಹೋಗ್ತೀಯಾ ಅಂತಾಳ. ಹಾ ಅದೆ ಅದೆ ಸರಿ ಇನ್ನೊಂದ್ ಸರಿ ಬರ್ತಿನಾಲ ಮನೆಕಡೆ.

ಆಗ ಹೇಳ್ತಿನ್ ಹೇಳ್ರಿ ಚನಾಗೈತಾ ಮದ್ವೆ ಎಲ್ಲಾ ಅಣ್ಣಂದು? ಚೆನ್ನ~ ಚೆನ್ನಾಗಾಯ್ತು full dance ಚೆನ್ನಾಗಾಯ್ತು ಮದ್ವೆನು ಚೆನ್ನಾಗಾಯ್ತಪ್ಪ ಎಲ್ಲರೂ ಬಂದಿದ್ರು ನಮ್ friends ನೀನೊಬ್ಬಳೇ miss ಆಗಬಿಟ್ಟೇ. ಹೌದ್? ಹೌದಾ ಸರಿ ಇನ್ನೊಂದ್ ಸರಿ ಬರತೀನ್ ತೊಗೊಳರಿ ಯವಾಗಾದ್ರೂ ಸಮಯ ಮಾಡ್ಕೊಂಡು. ಹ್ಮ್ ಇನ್ನ ಚಿಕ್ಕಣ್ಣನ ಮದ್ವಿ ಐತೆ ಇನ್ನಾ ಮದ್ವಿ ಆಗಿಲ್ಲ ಅವಾಗ ಬರುವಂತರಿ ತಗೋ. ಹಾ ಹೌದಾ ಹ್ಮ್ ಸರಿ ಸರಿ ಅವಾಗ ತಪ್ಸನ್ಗಿಲ್ಲ ನೋಡ್ರಿ ಬರ್ತೀವಿ . ಹೌದರ್ಯ ಎಲ್ಲರೂ ಕೇಳ್ಯಾರ ಗೊತ್ತಾ ಎದಕ್ ಬಂದ ಎದಕ್ ಬಂದಿಲ್ಲಾ ಎದಕ್ ಬಂದಿಲ್ಲಾ ಅಂತ ಹೇಳಿ. ಹಾ ಇಲ್ಲ ಇಲ್ಲ ಬರ್ತೀನಿ ಇನ್ನೊಂದ್ ಸರಿ ಖಂಡಿತ ಬರ್ತೀನಿ ಇನ್ನೊಂದ್ ಸರಿ.

ಏ ಹಂಗೆನಿಲ್ಲ ಕೆಲವು ಸಮಯದಾಗ ಸ್ವಲ್ಪ ಮತ್ತೆ time ಚನಗಿಲ್ಲ ನಮ್ದು ಬೇರೆ ಕಡೆ ಹೋಗಿನಿ ಅಂತ ಹೇಳ್ತಿದೀನಲ್ಲ ಯಾವಾಗ್ಲೂ ಹಂಗೆ ಇರತ್ತಾ ಬೇರೆ ಕಡೆ ಹೋಗಿದ್ದೆ ಊರಲ್ಲಿ ಇದ್ದಿಲ್ಲಾ ಹಂಗಾಗಿ ಬರಕ್ ಆಗಲಿಲ್ಲ. ಹ್ಮ್ ನಿನ್ನೆ ಎಲ್ಲ dress ಗಳೆಲ್ಲಾ ತಗೋಂಡ್ಬಿಟ್ಯಾ ಮದ್ವೆಗೆ. ಹಾ ಇಲ್ಲ ಇನ್ನಾ purchase ಮಾಡ್ಬೇಕು ತಗೋಬೇಕು.

ಹೌದಾ ಇನ್ನೆನಮ್ಮ. ಏನ್ special ಏನ್ ಮಾಡಾಕತ್ತಿರಿ.

ಅದೆ ಮದ್ವಿಗೆ ಏನ್ ಏನ್ special ಏನ್ ಮಾಡಾಕತಿರಿ .